ಯಾನ ಹೋಗಾಣ ಜನ ಮಿತಿ ಮಿತಿ ಅಂತಾರೆ.

ನಾ ಎಲ್ಲೇ ಹೊಂಟಾಗಿ ಹಿಡಿಯೋದ್ ಎಲ್ಲ ನೋಡಿದ್ವಿ.

ಓ ಏನ್ ರೈಲ್ ಗೆ ನಿಂತಿದ್ದಾರಾ ಪಿಕ್ಚರ್ ಗೆ ಕ್ಯೂ ನಿಂತಿದ್ದಾರಾ.

ಆ ಅಲ್ಲಿ ಒಳದಂಡೆಯಲ್ಲಿ ನೋಡಿದ್ರೆ ಹಿಂದುಗಡೆ ಎಲ್ಲ ಸೇತುವೆ ಅಲ್ಲ ಸೇತುವ.

ನಮ್ಮ ಕಾಡುಗಿಡು ಎಲ್ಲಾ ನಾಶವಾಗಿ ಹೋಯ್ ತಲ್ಲಪ್ಪಾ.

ಅಹ್ ಹಸ್ರು ಆ ನೀರು ನೋಡಕೆ ಎರಡು ಕಣ್ಣು ಸಾಲಲಕ್ಕಪೇಯ್.

ಛೇ ಎಲ್ಲೆ ಹಣ ಇದ್ದ ಕಣೆ --

ಯಾವದೋ ದೊಡ್ಡ ಅಂಗಡಿಕ್ ಇದು ಸಾಮಾನು ಸರಂಜಾಮು ಮನೆಗ್ ಬೇಕಾದವು. --

ಅಹ್ ಇತ್ತಗೆ ನೋಡ್ ಎಷ್ಟ ದೊಡ್ಡದಾಗಿದೆ ಸೆತವೇ --

ಇದು ಚಾಮರೇಶ್ವರನ ದೇವಸ್ಥಾನ ಅಂತ ದೊಡ್ಡ್ ದೇವಸ್ಥಾನ.

ಮತ್ತೆ ಪಾರವತಮ್ಮನದು ಮೂರ್ ಗುಡಿ ಅವ್ ಇವು.

ಇಲ್ಲಿ ನಮ್ಮ ಎಮ್ಮಿಗಳು ಕಟ್ಟಬಿಟ್ಟ್ರೆ ಎಷ್ಟ ಚನ್ನಾಗಿ ಮೇಯ್ ತವೆ ಅನ್ನಾ ಆಹ್ ಕಟ್ಟ್ ಬಿಡು ಕಟ್ಟ್ ಬಿಡು ಅನ್ನಕೊಂಡು ನಾವೆಲ್ಲಾ ನಕ್ಕದೆ ನಕ್ಕದು.

ಎದ್ರಗ್ ಇಷ್ಟೇ ಇಷ್ಟ ಅಗ್ಲಾ ಅಂಗಡಿ ಇರೋದು.

ಅಹ್ ನಮ್ಮೂರ್ ದಂಡೆ ಅದಲ್ಲಾ ಆ ಸೆತವೇ ಕಣೆ.

ಈ ಕುದ್ರೆ ರೇಸು ಎಲ್ಲಾ ಅದೆಲ್ಲಾ ಅಂಗೈಯಯಿರೋದು ದೋಣಿ ರೇಸು ಇದು.

ಅಹ್ ನಮ್ಮ ಜಿಲ್ಲೆಲು ಬಾರ್ ಬಾರಿ ಚರ್ಚ್ ಗಳವೇ.

ಹಸ್ ಗಳ್ ಕಟ್ಟ್ ಹಾಕ್ ಬಿಟ್ಟಾವ್ ಮೇವ್ ಹಾಕ್ಯಾರ.

ಇದು ಏನೋ ನೋಡುದ್ರೆ ಇಲಾಚಿ ಹಸು ಕಾಣಗದೆ.

ನಾವು ಕುರಿಮೇಯ್ ಸಕ್ ಅನ್ನಕೋಣವಾ ನಮ್ಮ ಊರ್ ತವು.

ಅಹ್ ಬೆಳ್ಳಿಮುಡಿತೋ ಕೋಳಿ ಕೂಗಿತೋ ಅನ್ಕೊಂಡು --

ಬತ್ತದ್ ಗದ್ದೆ ನೋಡೋ ಹೆಂಗ್ ಹಸ್ರ್ ಹಸ್ರ್ ಆಗದೆ.

ಈವ್ ಮೋಕ್ಕ್ ಕರೋನಾ ಬಂದಿತ್ತಲ್ಲಾ ಹಂಗ್ ಅವ್ಲಿ ಗೌವ್ಸ್ ಹಾಕೋಂಡಳ --

ಈವ್ ಇವ್ಯಕ್ ನಾಕು ಕೂತವಲ್ಲಾ ಇಲ್ಲಿ ಏನ್ ಮಾಡಿರೋ.

ಅಹ್ ನಮ್ಮ ಕೊಳ್ಳೇಗಾಲ ಜವಳಿಗೆ ಫೇಮಸ್ .

ಹಂಗಲಿ ಕಮ್ಮಿ ಬಯ್ಲಗ್ ಸೀರೆ ಗಿರೆ ಎಲ್ಲಾ ಸಿಕ್ತವೆ .

ಇದು ಅಡ್ಡೆ ಚರ್ಚು ಅಡ್ಡೆ ಗೊತ್ತಾ ನಿಂಗೆ.

ಆಹ್ಹ್ ಯಾತಕಿಯ ಅಂತ ಅಂದ ಅಲ್ಲಿ ಪಿಕ್ಚರ್ ಬಿಡ್ ತಿದ್ರು.

ಎಲ್ಲಾವೆ ಎಲ್ಲರು ತಮ್ಮದೆ ಹೆಚ್ಚು ಕಮ್ಮಿ .

ಈಗ ಅವ್ ಆದಮೇಲೆ ಕನ್ನಡದಲ್ಲು ಒಳ್ಳ ಒಳ್ಳೆ ಸಿನಿಮಾ ಬರ್ತಾ ಇಲ್ಲಾ .